ಇದ್ರಲ್ಲಿ ಬಂದು ಒಂದೂ ಅ ನೀರ್ ಹರ್ಕೊಂಡ್ ಹೋಗ್ತಿದೆ ಚಿಕ್ಕದಾಗಿ ಅಲ್ಲಿ ಬಂದು ತುಂಬ ಕಾಲ್ ಬಂಡೆ ಎಲ್ಲ ಇದೆ ಹಾಗ್ ಅದ್ರ ಪಕ್ಕ ಬಂದು ಬಾಳೆ ತೋಟ ಇದೆ.

ಇದ್ರಲ್ಲಿ ಬಂದು ಒಂದು ಕೋಟೆ ತರ ಇದೆ ಈ ಒಳ್ಗಡೆ ಕೂಡ ತುಂಬ ಜನ ಹೋಗ್ತಿದ್ದಾರೆ ಈಗ್ ಇನ್ನು ಹೊರ್ಗಡೆ ಬಂದು ಒಂದು ಚಿಕ್ದಾಗಿರೊ ಪರ್ಕಲ್ಲಿರೊಂತಹ ಹುಲ್ ತರ ಎಲ್ಲ ಬೆಳ್ಸಿದ್ದಾರೆ ಹಾಗೆ ಈ ಕಡೆ ಬಂದು ಆರೆಂಜ್ ಕಲರ್ ಮತ್ತೆ ಪಿಂಕ್ ಕಲರ್ ಕೂಡ ಕಾಣಿಸ್ತದೆ.